ಈ ಕಡೆ ಎಲ್ಲ ಪಾರ್ಕ್ ನಿಯರ್ ಏನಿಲ್ಲ ಆಕಡೆ ಇದ್ದಿರಬೇಕು.

ಫ್ಯಾನ್ಸ್ ಹಂಗೆ ಮಾಡ್ತಾರೆ ಫುಲ್ ಎಲ್ಲ ಜನ ಎಲ್ಲ ಇಷ್ಟ ಪಡ್ತಾರೆ ಹ್ಯಾಂಗ ಮಾಡೋದ್ರಿಂದ

ನಮ್ಮ್ ಮನೇಲಿ ಶುಗರ್ ಪೇಷಂಟ್ ಇದ್ರ್ ಅದಕ್ಕೆ ನಾವು ಕಾಫಿ ಮಾಡೋಲ್ಲ ಅಸಲು .

ಹೊಸಪೇಟೆ ಡಾಮ್ಮ್ ಯಲ್ಲಿ ಹೋಗಿದ್ವಿ ನೋಡೋದ್ ಅಷ್ಟೇ ಅಲ್ಲಿ ಆಟ ಆಡೋದ್ ಏನಿಲ್ಲ .

ಹೊಸ ಆಸ್ಪತ್ರೆಗೆ ಹೋಗ್ತಾರೆ ಈ ಚಳ್ಳೆ --